ಇದು ಒಂದು ಪಾರ್ಕ್ ಅಥವಾ ಕಾಡು ತರ ಇದೆ ಅಲ್ಲಿ ಜಿಂಕೆಗಳೆಲ್ಲ ತುಂಬಾ ಹುಲ್ಲು ಮೇಯ್ತಿದೆ ಹಾಗೆ ಅಲ್ಲಿ ಬಂದು ತುಂಬಾ ದೊಡ್ಡ ದೊಡ್ಡ ಮರಗಳು ಕೂಡ ಇದೆ ಹಾಗೆ ನೆಲದಲ್ಲಿ ತುಂಬಾ ಹುಲ್ಲು ಕೂಡ ಬೆಳೆದಿದೆ ಅದು ಬಂದು ಫುಲ್ ಗ್ರೀನರಿ ಆಗಿ ಕೂಡ ಇದೆ.